ಇದು ನೋಡಿದ್ರೆ ಏನು ಫುಲ್ ಯಾವುದು ಮನೆ ಫಂಕ್ಷನ್ ಇದ್ದಂಗೆ ಐತೆ ಗಾಡಿಗಳು ಫುಲ್ಲು ಸಾಲಗಿ ಉದ್ದಕ್ಕೆ ನಿಲ್ಲಸೌರೆ .

ಏನ್ಲಾ ಇದು ಊಟುಕ್ ಕುತ್ಕೊಳಕ್ಕೆ ಚೇರುಗಳು ಟೇಬಲ್ ಗಳೆಲ್ಲ ಹಾಕಿದ್ದಾರೆ ಯಾರು ಇಲ್ಲ ಎಲೆಗಳಲ್ಲಿ ಏನೂ ಬರ್ತಿಲ್ಲ ಅದಕ್ಕೆ ಜನಗಳು ಯಾರು ಬಂದಿಲ್ಲ--

ನೋಡ್ಲಾ ಇಲ್ಲಿ ಎಲ್ಲಾ ಕೆಂಪು ಚೇರ್ಗಳ ಮಧ್ಯ ಒಂದು ಬೈಕ್ ನಿಂತಿದೆ ಪೆಂಡಲ್ಗಳು ಪೆಂಡಲ್ಗಳು ನೋಡಿದರೆ ಬಲು ಚಂದಾಗೈತೆ ಊಟ ಮಾಡಕ್ ಹೋಗನ್ ಬರ್ಲೇ ಜಲ್ದಿ ಹೊಟ್ಟೆ ಹಸಿತಾ ಇದ್ರಿ ನಂಗೆ.

ಬಲೂ ಚೆನ್ನಾಗಿ ಬೆಳಿತಾಯ್ತಂತೆ ಇವು ಒಂದೊಂದು ಮೂಟೆ ತಗೊಂಡು ಬಂದು ಬಿಡಬೇಕು ಮನೆಗೆ ದಿನ ಈರುಳ್ಳಿ.

ಇದು ಯಾವುದಲ ಇದು ಗೇಟ್ ಪಿಟ್ಟು ಏನೋ ಅಗಿತ ಇದ್ದರೆ ಇಟ್ಟಿಕೆಗಳನ್ನ ಟೇಬಲ್ ಹಾಕ್ವನೇ ದೊಡ್ಡದಾಗಿ ಏನೋ ಮಾಡ್ತಾ ಅವರೇ ಸ್ಕೆಚ್ ಗಿಚ್ ಫುಲ್ ಕಾಂಪೌಂಡ್ ತಾರಾ ಕಟ್ಟಿ ಅಯ್ಯೋ ಎನ್ ಮಾಡ್ತಾ ಅವರೊ ಪಿಟ್ಟು ಗಿಟ್ಟು ಇರಬೇಕು ಇದು ಮೊಸ್ತ್ಲಿ ನಂಗೆ ಗೋತ್ ಅಂಗೆ.

ಇಲ್ಲಿ ಕೆಲಸ ಮಾಡುವವರು ಸಂಬಳ ಕೊತ್ತಿರಲ್ಲ ನೋಡು ಈ ಕಂಪೆನಿ ಗಳಲ್ಲಿ ಇನ್ಗೆ ಸಂಬಳ ಕೆಲಸ ಮಾಡು ಸಂಬಳ ಕೊಡಲ್ಲ ಅಂತ ಅವರಿಗೆ ಎಲ್ಲಾ ಗ್ಲಾಸ್ ಗಳು ಹಾಕ್ಬಿಟ್ಟು ಗ್ಲಾಸ್ ಕಲ್ಲು ಹಾಕ್ಬಿಟ್ಟು ಹೊರಟೊಗ್ಬೇಕು.

ಓಹ್ ಇದು ಯಾವುದೋ ಕ್ಲಾಸ್ ರೂಮ್ ನಮ್ ಕ್ಲಾಸ್ ರೂಮ್ ಇಷ್ಟು ನಿಟ್ ಹಾಗಿ ಇರಲಿಲ್ಲ ಬಿಡು. ಎ_ಸಿ ಎಲ್ಲ ಇರಲಿಲ್ಲ ಫ್ಯಾನ್ ಇರಲಿಲ್ಲ ಮೇಲೆ ಗೋಡೆ ಕಪ್ಪಗೆ ಅಗಿದು ಇಲ್ಲಿ ಎ_ಸಿ ಎಲ್ಲಾ ಇಟ್ಟು ಅವರೇ ವೈಟ್ ಬೋರ್ಡ್ ಇರಲಿಲ್ಲ ನಮ್ದು ಬ್ಲಾಕ್ ಗ್ರೀನ್ ಬೋರ್ಡ್ .

ನಮ್ಮಲ್ಲಿ ನಮ್ಮ ಅಮ್ಮನೇ ಮಾಡಿಕೊಡುವುದು ಐರನ್ ಇಲ್ಲ ಅಂಗಡಿಗೆ ಕೊಟ್ಟುಬಿಟ್ಟಿದ್ದಾನೆ ಐರನ್ ಮಾಡಕ್ಕೆ ಎಂತುಕ್ ಮಾಡ್ಕೊಟ್ನೊ ಎಂತುಕೋ ಏನೋ ರೆಡಿ ಹೌದು ಅಂಗೆ--